ತಕ್ಕ ಮಟ್ಟ ಇಲ್ಲಿ ಜಾತ್ರೆ ಅದ್ದೂರಿಯಾಗಿ ಚನ್ನಾಗಿ ಮಾಡತ್ತಿದಿವಿ ನಾವು.

ಅದ್ರಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಅಂತ ಹೇಳಿ ನರೇಂದ್ರ ಮೋದಿಜಿ ಅವರು--

ಆರರ ಪಿಡಾಕೃತ ಹೋಗಬೇಕಾರೇ ಮಕ್ಕಳತ್ ತಜ್ಞರ ಹತ್ರ ಕೇಳೆಬೇಕ.